ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಹೂಂ ನಮಗೆ ಬಸ್ ಸಿಗ್ಲಿಲ್ಲ ಅಂದ್ರೆ ನಾವು ಬಸ್ ವರೆಗೂ ಹೋಗಿ ಬಸ್ ಕಾಯ್ಕೊಂಡು ಬಸ್ ಹತ್ತೋದು ಐತಲ್ಲ ಎಪ್ಪ ಯಾರಿಗ್ ಬೇಕು ಅನ್ಸುತ್ತೆ ಬಸ್ ಕಾಯ್ಕೊಂಡು ಬಸ್ ಹತ್ತೋದು ಆಲ್ವಾ. ಏನ್ ಬಸ್ ಇವು ರಶ್ ಬಸ್ ನಿಲ್ಸಲ್ಲ ಬರೀ ಬಸ್ ಹತ್ಕೊಂಡು ಡೈಲಿ ಹೋಗೋದೇ ಆಗತ್ತೆ ನಮಗೆ.

ಈ ಒಂದು ಚಿತ್ರದಲ್ಲಿ ಇದು ಏನೋ ರೂರಲ್ ಹೆಲ್ತ್ ಕ್ಯಾಂಪ್ ತರ ಮಾಡ್ತಾರೆ ಈ ತರ ಮಾಡೋದ್ರಿಂದ ಅಂದ್ರೆ ಯಾವ್ಯಾವ ತರ ಫಾರ್ಮರ್ಸ್ ಸ್ವಲ್ಪ ಜನಕ್ಕೆ ಹಾಸ್ಪಿಟಲ್ ಗೆ ಹೋಗಕ್ಕೆ ಎಲ್ಲ ಆಗಲ್ಲ ಈ ತರ ಒಂದು--

ಓ ಇದು ಯಾವುದೊ ಕ್ರಾಫರ್ಡ್ ಹಾಲ್ ಇಲ್ಲ ಜಯಲಷ್ಮಿ ಪ್ಯಾಲೇಸ್ ಇರ್ಬೇಕು ಅನ್ಸುತ್ತೆ ಜಯಲಷ್ಮಿ ಪ್ಯಾಲೇಸ್ ಆದ್ರೂ ನೇಚರ್ ಮತ್ತೆ ಫೋಟೋಗ್ರಫಿ ಅಂದ್ರೆ ನಂಗಂತೂ ಇಷ್ಟ.

ನಾನಂತು ಫುಲ್ ಎಲ್ ಹೋದ್ರು ಯಾವ ಬಿಲ್ಡಿಂಗ್ ಕಾಣಲಿ ಸ್ನ್ಯಾಪ್ ಸ್ನ್ಯಾಪ್ ಓಪನ್ ಮಾಡ್ಕೊಳ್ಳೋದು ಸ್ನ್ಯಾಪ್ ಹಾಕೋದು ಅದೇ ಮಾಡೋದು. ಅದೇ ತರ ಇವ್ರು ಯಾವುದೊ ಫೋಟೋ ತೆಗೆದ್ಬಿಟ್ಟು ಹಾಕ್ ಬಿಟ್ಟವ್ರೆ ಇಲ್ಲಿ ಯುನಿವೆರ್ಸಿಸ್ಟಿಲಿ ಇದಯಿತಲ್ಲ ಅದು ಇದು.

ಯಾವುದೊ ಮಾಸ್ಟರ್ ನೂನ್ ಆ ಕೋಚಿಂಗ್ ಸೆಂಟರ್ ಅಂತೇ ಇದೆ. ಅವ್ರು ಅದ್ವೆರ್ಟಿಸೆಮೆಂಟ್ ಕೊಡೋದು ಬರೀ ಇವಾಗೇನು ಗಲ್ಲಿ ಗಲ್ಲಿಗೂ ಕೋಚಿಂಗ್ ಸೆಂಟರ್ --

ಫ್ರೆಂಡ್ಸ್ ಇಲ್ಯಾರೋ ನಮ್ಮ್ ತರದವರು ಕಾಲೇಜಲ್ಲಿ ಏನೋ ತಪ್ಪು ಮಾಡವ್ರೆ ಅನ್ಸುತ್ತೆ ಬಂದ್ ಬಿಟ್ಟು ಎಚ್ಓಡಿ ಹತ್ರನೋ ಯಾರೋ ಸರ್ ಹತ್ರ ನಿಂತ್ಕೊಂಡು ಏನೋ ಲೆಕ್ಚರ್ ಕೇಳ್ಕೋತಾವ್ರೆ. ಮೇ ಬಿ ಒಬ್ಬನ್ನ ಡಿಬಾರ್ ಮಾಡಿರ್ಬೇಕು ಅನ್ಸುತ್ತೆ. ಅದ್ಕೆ ಇಲ್ಲಿ ಬಂದ್ ಬಿಟ್ಟು ನಿಂತವ್ರೆ.

ಯಾವುದೊ ಫಿಶ್ ಮಾರ್ಕೆಟ್ ಪಾಪ ಬೆಳಗಿಂದ ಯಾವ ಫಿಶು ಸೇಲ್ ಆಗಿಲ್ಲ ಅನಿಸುತ್ತೆ. ಫಿಶ್ ಮಾರ್ತಾ ಕೂತವ್ನೆ. ಆದ್ರೂ ಫಿಶ್ ಮಾತ್ರ ಫ್ರೈ ತಿನ್ಬೇಕು. ಏನು ಸಖತ್ತಾಗಿರುತ್ತೆ ಗೊತ್ತ ಫ್ರೈ ಫಿಶ್ ಫ್ರೈ .

ಆದ್ರೆ ಹೋಗ್ಯರೆಲ್ಲ ಈ ಡೆಕರೇಶನ್ ಗೆ ಇವಾಗಂತೂ ಫುಲ್ ಕಾಸ್ಟ್ಲಿ ನೇತಾರೆ ಇದ್ಯಾವುದೋ ಪ್ಯಾಲೇಸ್ ಅಂತ ಹಾಕ್ಕೊಂಡವ್ರೆ ಸ್ಟುಡಿಯೋ ಪ್ಯಾಲೇಸ್ ಅಂತ ಹೇಳ್ಬಿಟ್ಟು. ತುಂಬಾ ಫೇಮಸ್ ಪ್ಯಾಲೇಸ್ ಅನ್ಸುತ್ತೆ. ನೆಕ್ಸ್ಟ್ ಯಾರಾದ್ರೂ ಫ್ರೆಂಡ್ಸ್ ಮದುವೆ ಮಾಡ್ಕೊಳೋದಿದ್ರೆ ಇಲ್ಲೇ ಬಂದು ಮಾಡ್ಕೊಳ್ಳಿ .]

ಕ್ಲೀನು ಮಾಡಲ್ಲ ಏನಿಲ್ಲ ಒಂದೊಂದು ಸಲ ಫುಲ್ ಗಲೀಜ್ ಗಲೀಜ್ ಮಾಡ್ ಹಾಕ್ತಾರೆ ತಿನ್ನೋದು ಅಲ್ಲೇ ಬಿಸಾಕೋದು ನಮ್ಮ್ ಮೋದಿಯವರು ಏನೋ ಸ್ವಚ್ಛ ಭಾರತ್ ಮಾಡ್ತೀನಿ ಅಂತ ಹೇಳ್ತಾರೆ ಯಾವೇ ಸ್ವಚ್ಛತೆನು ಇಲ್ಲ ಏನಿಲ್ಲ.